ಮತ್ತೆ ಲೈಟಿಂಗ್ಸ್‌ ಎಲ್ಲಾ ಇಲ್ಲಿ ಹಾಕಿದ್ದಾರೆ ನೈಟ್ ಹೊತ್ತು ತುಂಬಾ ಜನ ಕೂಡ ಇಲ್ಲಿ ಜನ ಬಂದಿದ್ದಾರೆ. ಫೋಟೋಗ್ರಾಫರ್ ಎಲ್ಲ ಇದ್ದಾರೆ.

ಚೆನ್ನಾಗಿ ಟೂರಿಸ್ಟ್‌ ಪ್ಲೇಸ್‌ ತರ ಇದೆ ನೋಡಬಹುದು. ನೋಡುವಂತಹ ಪ್ಲೇಸ್‌ ಇದು ಚೆನ್ನಾಗಿದೆ ನೀವು ಎಲ್ಲಾ ಹೋಗಿ ಚೆನ್ನಾಗಿದೆ ದೊಡ್ಡದು ಇದೆ ಅಂತಾ ಅನಿಸುತ್ತಿದೆ.

ನೋಡತಿರುವುದು ಹಚ್ಚಹಸಿರಿನಿಂದ ಕೂಡಿದೆ ಅಂತ ಬೆಟ್ಟಗುಡ್ಡಗಳಿವೆ ಇಲ್ಲಿ ತುಂಬ ತರ ಇಲ್ಲಿ ಗಿಡಮರಗಳು ತುಂಬಾ ಇವೆ. ಹಚ್ಚಹಸಿರಿನಲ್ಲಿ ಇರೋದೇ